ಈ ಚಿತ್ರದಲ್ಲಿ ಕರ್ನಾಟಕದ ವಿಧಾನಸೌದದ ಕಟ್ಟಡ ರೀತಿಯಲ್ಲಿ ಇದೆ.

ಇದು ಒಂದು ಬೂದಿ ಬಣ್ಣದ ಕಟ್ಟಡವಾಗಿದೆ.

ವಿವಿಧ ಕಲರಿನ ಬಕೆಟ್ ಗಳು ಇಡಲಾಗಿದೆ.

ಒಬ್ಬ ವ್ಯಕ್ತಿ ಕೆಂಪು ಬಣ್ಣದ ಶರ್ಟ್ ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿ ಬರುತ್ತಿದ್ದಾನೆ.

ಈ ಚಿತ್ರದಲ್ಲಿ ಇದು ಒಂದು ಉದ್ಯಾನವನ ರೀತಿಯಲ್ಲಿ ಇದೆ.

ಒಂದು ಕಪ್ಪು ಬಣ್ಣದ ನಾಯು ಇದೆ.

ಬಿಳಿ ಮತ್ತು ಹಸಿರು ಬಣ್ಣದ ಬ್ಯಾರಿಗೇಟ್ ಹಾಕಲಾಗಿದೆ.

ಚಿತ್ರದಲ್ಲಿ ಒಬ್ಬ ಮಹಿಳೆ ಬದನೆಕಾಯಿ ನೋಡುತ್ತಿದ್ದಾಳೆ.

ಮಾಲಿ ನ ಬದಿ ಸಾಲು ಜನರು ನಿಂತಿಕೊಂಡಿದ್ದಾರೆ.

ಗೋಡೆಯ ಮೇಲೆ ಬಿಳಿ ಮತ್ತು ಬೂದಿಯ ಬಣ್ಣದ ಟೆಕ್ಸ್ಚರ್ ಬಣ್ಣವನ್ನು ಹಚ್ಚ--

ಮೆರೂನ್ ಮತ್ತು ಗೋಲ್ಡನ್ ಕಲರ್ನ ಕರ್ಟನ್ ಕಿಟಕಿಗಳಿಗೆ ಹಾಕಿದ್ದಾರೆ.

ಗ್ಲಾಸ್ ಬಾಗಿಲು ನೀಲಿ ಬಣ್ಣದ ಆಗಿದೆ.

ಆ ಕೆತ್ತನದಲ್ಲಿ ಮಧ್ಯಭಾಗದಲ್ಲಿ ಬುದ್ದನ ಪ್ರತಿಮೆ ಕಾಣುತ್ತಿದೆ.

ಈ ಚಿತ್ರದಲ್ಲಿ ಮಧ್ಯಭಾಗದಲ್ಲಿ ಒಂದು ಪ್ರತಿಮೆ ಇದೆ.

ರಸ್ತೆಯ ಭಾಗದಲ್ಲಿ ಒಂದು ನಾಯಿ ಕಾಣುತ್ತಿದೆ.